ಜಾವಾ ದಲ್ಲಿನ ಟೈಪ್ ಕನ್ವರ್ಷನ್ ಬಗೆಗಿನ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು data ಡೇಟಾವನ್ನು ಒಂದು ಡಾಟಾ ಟೈಪ್ ಡೇಟಾ ಟೈಪ್ ನಿಂದ ಮತ್ತೊಂದಕ್ಕೆ ಹೇಗೆ ಪರಿವರ್ತಿಸುವುದು ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಎಂಬ ಎರಡು ರೀತಿಯ ಪರಿವರ್ತನೆಗಳು ಮತ್ತು ಸ್ಟ್ರಿಂಗ್ಸನ್ನು ನಂಬರ್ ಗಳಿಗೆ ಬದಲಾಯಿಸುವುದು ಹೇಗೆ ಎಂಬಿವುಗಳನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಹನ್ನೊಂದು ಬಿಂದು ಹತ್ತು ಜೆಡಿಕೆ 16 ಒಂದು ಬಿಂದು ಆರು ಮತ್ತು ಎಕ್ಲಿಪ್ಸ್ 37 ಮೂರು ಬಿಂದು ಏಳು ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅಭ್ಯಸಿಸಲು ನೀವು ಜಾವಾದಲ್ಲಿನ ಡೇಟಾ ಟೈಪ್ಗಳ ಬಗ್ಗೆ ತಿಳಿದಿರಬೇಕು
ತಿಳಿಯದಿದ್ದಲ್ಲಿ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಈ ಕೆಳಗಿನ ವೆಬ್ಸೈಟ್ ಗೆ ಭೇಟಿ ಕೊಡಿ
ಡೇಟಾ ಕನ್ವರ್ಷನ್ ಎಂದರೆ ಡೇಟಾ ವನ್ನು ಒಂದು ಡೇಟಾ ವಿಧಾನದಿಂದ ನಿಂದ ಮತ್ತೊಂದಕ್ಕೆ ಪರಿವರ್ತಿಸುವುದು
ಅದನ್ನು ಹೇಗೆ ಮಾಡುವುದೆಂದು ತಿಳಿಯೋಣ
ಎಕ್ಲಿಪ್ಸನ್ನು ಪ್ರಾರಂಭಿಸೋಣ ನಾವೀಗ ಎಕ್ಲಿಪ್ಸ್ ಇದೆ ಐಡಿಇ ಮತ್ತು ಉಳಿದ ಕೋಡ್ ಗಳಿಗೆ ಅವಶ್ಯಕವಿರುವ ಸ್ಕೆಲಿಟನ್ ಅನ್ನು ಹೊಂದಿದ್ದೇವೆ
ನಾನು ಟೈಪ್ಕನ್ವರ್ಷನ್ ಟೈಪ್ ಕನ್ವರ್ಷನ್ ಹೆಸರಿನ ಕ್ಲಾಸ್ ಅನ್ನು ತಯಾರಿಸಿದ್ದೇನೆ ಮತ್ತು ಮೈನ್ ಮೆಥಡ್ ಅನ್ನು ಸೇರಿಸಿದ್ದೇನೆ
ನಾವೀಗ ಕೆಲವು ವೇರಿಯೇಬಲ್ ಗಳನ್ನು ಕ್ರಿಯೇಟ್ ಮಾಡೋಣ ಇಂಟ್ a ಇಂಟ್ ಎ ಸಮ 5ಐದು ಫ್ಲೋಟ್ b ಪ್ಲೋಟ್ ಬಿ b ಬಿಸಮ aಎ ನಾನು ಎರಡು ವೇರಿಯೇಬಲ್ ಗಳನ್ನು ಕ್ರಿಯೇಟ್ ಮಾಡಿದ್ದೇನೆ
ಅವು ಇಂಟೀಜರ್ ಆಗಿರುವ a ಎ ಮತ್ತು ಪ್ಲೋಟ್ ಆಗಿರುವ b ಬಿ ನಾನು ಇಂಟೀಜರ್ ನ ಮೌಲ್ಯವನ್ನು ಪ್ಲೋಟ್ ವೇರಿಯೇಬಲ್ ನಲ್ಲಿ ಸಂಗ್ರಹಿಸುತ್ತಿದ್ದೆನೆ
ನಾವೀಗ ಪ್ಲೋಟ್ ವೇರಿಯೇಬಲ್ ಏನನ್ನು ಹೊಂದಿದೆ ಎಂದು ನೋಡೋಣ
systemoutಪ್ರಿಂಟ್ಲ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ ಎನ್ ಬಿ ಫೈಲನ್ನು ಸೇವ್ ಮಾಡಿ ರನ್ ಮಾಡಿ ನಾವೀಗ ಇಂಟೀಜರ್5 ಐದು ಪ್ಲೋಟ್ 50 ಐದು ಬಿಂದು ಸೊನ್ನೆಗೆ ಬದಲಾಗಿರುವುದನ್ನು ನೋಡಬಹುದು
ಈ ರೀತಿಯ ಬದಲಾಯಿಸುವಿಕೆಗೆ ಇಂಪ್ಲಿಸಿಟ್ ಕನ್ವರ್ಷನ್ ಇಂಪ್ಲಿಸಿಟ್ ಕನ್ವರ್ಷನ್ ಎಂದು ಕರೆಯುತ್ತಾರೆ
ಹೆಸರೇ ಸೂಚಿಸುವಂತೆ ಮೌಲ್ಯವು ತಾನಾಗಿಯೇ ಡೇಟಾ ಟೈಪ್ ಗೆ ಸರಿಹೊಂದುವಂತೆ ಬದಲಾಯಿತು
ನಾವೀಗ ಇದೇ ವಿಧಾನವನ್ನು ಬಳಸಿ ಫ್ಲೋಟ್ ಪ್ಲೋಟ್ ಅನ್ನು ಇಂಟ್ ಇಂಟ್ ಗೆ ಬದಲಾಯಿಸೋಣ 5 ಐದನ್ನು ತೆಗೆಯಿರಿ ಫ್ಲೋಟ್ b ಪ್ಲೋಟ್ ಬಿ ಸಮ 25ಫ್ ಎರಡು ಬಿಂದು ಐದು ಎಫ್ ನಂತರ a ಎ ಯ ಜಾಗದಲ್ಲಿ b ಬಿ ಯನ್ನು ಹಾಕಿ ಎ ಯ ಮೌಲ್ಯವನ್ನು ಪ್ರಿಂಟ್ ಮಾಡೋಣ
ಫೈಲನ್ನು ಸೇವ್ ಮಾಡಿ
ಇಲ್ಲಿ ತಪ್ಪಿರುವುದನ್ನು ನಾವು ನೋಡಬಹುದು ತಪ್ಪಿನ ಸಂದೇಶ ಹೀಗಿದೆ ಟೈಪ್ mismatch ಕ್ಯಾನೊಟ್ ಕನ್ವರ್ಟ್ ಫ್ರಾಮ್ ಫ್ಲೋಟ್ ಟಿಒ intಟೈಪ್ ಮಿಸ್ ಮ್ಯಾಚ್ಕೆನಾಟ್ ಕನ್ವರ್ಟ್ ಪ್ರಮ್ ಪ್ಲೋಟ್ ಟು ಇಂಟ್ ಟೈಪ್ ಹೊಂದುತ್ತಿಲ್ಲ ಹಾಗಾಗಿ ಪ್ಲೋಟನ್ನು ಇಂಟ್ ಗೆ ಬದಲಾಯಿಸಲು ಸಾಧ್ಯವಿಲ್ಲ ಇದರ ಅರ್ಥ ಇಂಪ್ಲಿಸಿಟ್ ಕನ್ವರ್ಷನ್ intಇಂಟ್ ನಿಂದ floatಪ್ಲೋಟ್ ಗೆ ಬದಲಾಯಿಸುವಾಗ ಮಾತ್ರ ಸಾಧ್ಯ ಬೇರೆ ರೀತಿಯಲ್ಲಿ ಸಾಧ್ಯವಿಲ್ಲ
ಫ್ಲೋಟ್ ಪ್ಲೋಟನ್ನು ಇಂಟ್ ಇಂಟ್ ಗೆ ಬದಲಾಯಿಸಲು ನಾವು ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಎಕ್ಪ್ಲಿಸಿಟ್ ಕನ್ವರ್ಷನ್ ಅನ್ನು ಉಪಯೋಗಿಸಬೇಕು
ಹಾಗೆ ಮಾಡುವುದು ಹೇಗೆಂದು ನೋಡೋಣ ನಾವದನ್ನು ವೇರಿಯೇಬಲ್ ನ ಮುಂಚೆ ಇಂಟ್ ಇಂಟ್ಅನ್ನು ಆವರಣದಲ್ಲಿ ಬರೆದು ಮಾಡುತ್ತೇವೆ
b ವೇರಿಯೇಬಲ್ ನಲ್ಲಿರುವ ಡೇಟಾ ಇಂಟ್ ಇಂಟ್ ಡೇಟಾ ಟೈಪ್ ಗೆ ಬದಲಾಯಿಸಬೇಕು ಮತ್ತು ಅದು a ನಲ್ಲಿ ಸಂಗ್ರಹಗೊಳ್ಳಬೇಕೆಂದು ಈ ಸ್ಟೇಟ್ಮೆಂಟ್ ಹೇಳುತ್ತದೆ
ಸೇವ್ ಮಾಡಿ ಫೈಲನ್ನು ರನ್ ಮಾಡಿ ನಾವು ನೋಡುವಂತೆ
ಫ್ಲೋಟ್ ಪ್ಲೋಟ್ ನ ಮೌಲ್ಯ ಇಂಟ್ ಇಂಟ್ ಗೆ ಬದಲಾವಣೆಗೊಂಡಿದೆ
ಆದರೆ ಡೇಟಾ ಟೈಪ್ ಗೆ ಸರಿಹೊಂದಲು ಅದಕ್ಕೆ ತಕ್ಕಂತೆ ಡೇಟಾವು ಸಹ ಬದಲಾಗಿದೆ
ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಎಕ್ಪ್ಲಿಸಿಟ್ ಕನ್ವರ್ಷನ್ ಅನ್ನು ಡೇಟಾವನ್ನು ಇಂಟ್ ಇಂಟ್ ನಿಂದ ಫ್ಲೋಟ್ ಪ್ಲೋಟ್ ಗೆ ಬದಲಾಯಿಸಲೂ ಸಹ ಉಪಯೋಗಿಸಬಹುದು
ಹಿಂದಿನ ಉದಾಹರಣೆಯನ್ನು ಪ್ರಯತ್ನಿಸೋಣ
ಇಂಟ್ a 5 ಇಂಟ್ ಎ ಸಮ ಐದು ಫ್ಲೋಟ್ b ಪ್ಲೋಟ್ ಬಿ b a ಬಿ ಸಮ ಪ್ಲೋಟ್ಎ systemoutಪ್ರಿಂಟ್ಲ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಬಿ ನಾವು ಇಂಟಿಜರ್ ಇಂಟೀಜರ್ ಅನ್ನು ಫ್ಲೋಟ್ ಪ್ಲೋಟ್ ಗೆ ಬದಲಾಯಿಸಲು ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಎಕ್ಪ್ಲಿಸಿಟ್ ಕನ್ವರ್ಷನ್ ಅನ್ನು ಉಪಯೋಗಿಸುತ್ತಿದ್ದೇವೆ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ಇಂಟ್ ಇಂಟ್ ನ ಮೌಲ್ಯ ಫ್ಲೋಟ್ ಪ್ಲೋಟ್ ನ ಮೌಲ್ಯಕ್ಕೆ ಬದಲಾಗಿರುವುದನ್ನು ನಾವು ನೋಡಬಹುದು ನಾವುcharacter ಕ್ಯಾರಕ್ಟರನ್ನು ಇಂಟಿಜರ್ ಇಂಟೀಜರ್ ಗೆ ಪರಿವರ್ತಿಸಿದಾಗ ಏನಾಗುತ್ತದೆಂದು ನೋಡೋಣ
ಇಂಟ್ ಆ ಇಂಟ್ ಎ ಚಾರ್ c ಕ್ಯಾರ್ ಸಿ ಸಮ ಸಿಂಗಲ್ ಕೋಟ್ಸ್ ನಲ್ಲಿ m ಎಮ್ a ಎ ಸಮ c ಇಂಟ್ ಸಿ systemoutಪ್ರಿಂಟ್ಲ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಎ ನಾವು ಕ್ಯಾರಕ್ಟರ್ m ಎಮ್ಅನ್ನು ಇಂಟೀಜರ್ ಗೆ ಪರಿವರ್ತಿಸುತ್ತಿದ್ದೇವೆ ಮತ್ತು ಅದರ ಮೌಲ್ಯವನ್ನು ಪ್ರಿಂಟ್ ಮಾಡುತ್ತಿದ್ದೇವೆ
ಇದನ್ನು ಸೇವ್ ಮಾಡಿ ರನ್ ಮಾಡೋಣ ನಾವು ನೋಡುವ ಹಾಗೆ ಔಟ್ ಪುಟ್ 109 ನೂರ ಒಂಭತ್ತು ಇದು m ಎಮ್ ನ ಆಸ್ಕಿ ಆಸ್ಕಿ ಮೌಲ್ಯವಾಗಿದೆ
ಇದರ ಅರ್ಥ ಯಾವಾಗ ಚಾರ್ ಕ್ಯಾರ್ ಇಂಟ್ ಇಂಟ್ ಗೆ ಪರಿವರ್ತಿತವಾಗುತ್ತದೋ ಆಗ ಅದರ ಆಸ್ಕಿ ಆಸ್ಕಿ ಮೌಲ್ಯ ಸಂಗ್ರಹವಾಗುತ್ತದೆ
ನಾವೀಗ ಡಿಜಿಟ್ ಡಿಜಿಟ್ನೊಂದಿಗೆ ಪ್ರಯತ್ನಿಸೋಣ
ಚಾರ್ cಕ್ಯಾರ್ ಸಿ ಸಮ ಡಿಜಿಟ್ 5 ಡಿಜಿಟ್ ಐದು ಇದನ್ನು ಸೇವ್ ಮತ್ತು ರನ್ ಮಾಡಿ ನಾವು ನೋಡುವ ಹಾಗೆ ಔಟ್ ಪುಟ್ ೫೩ ಐವತ್ತಮೂರು ಇದು ಕ್ಯಾರಕ್ಟರ್ ಐದರ ಆಸ್ಕಿ ಆಸ್ಕಿ ಮೌಲ್ಯವಾಗಿದೆ
ಇದು ಸಂಖ್ಯೆಯಾದ ೫ ಐದಲ್ಲ
ಸಂಖ್ಯೆಯನ್ನು ಪಡೆಯಲು ನಾವು ಸ್ಟ್ರಿಂಗನ್ನು ಉಪಯೋಗಿಸಬೇಕು ಮತ್ತು ಅದನ್ನು ಇಂಟೀಜರ್ ಗೆ ಪರಿವರ್ತಿಸಬೇಕು
ನಾವೀಗ ಹಾಗೆ ಮಾಡುವುದು ಹೇಗೆಂದು ನೋಡೋಣ
ಮೈನ್ ಫಂಕ್ಷನ್ ಅನ್ನು ತೆಗೆಯೋಣ ಟೈಪ್ ಸ್ಟ್ರಿಂಗ್ ಎಸ್ ಹೈಟ್ ಅಂದರೆ ಹೈಟ್ ನ ಸ್ಟ್ರಿಂಗ್ ಫಾರ್ಮ್ ಸಮ ಡಬಲ್ ಕೋಟ್ಸ್ ನಲ್ಲಿ ೬ ಆರು ಇಂಟ್ hಇಂಟ್ ಹೆಚ್ ಸಮ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಇಂಟ್ ಒಎಫ್ ಶೀಟ್ ಇಂಟ್ ಆಫ್ ಎಸ್ ಹೈಟ್ ಮತ್ತು Systemoutprintlnಹೆಚ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಹೆಚ್ ಫೈಲನ್ನು ಸೇವ್ ಮಾಡಿ

ಆರನ್ನು ಮೌಲ್ಯವಾಗಿ ಹೊಂದಿರುವ ಸ್ಟ್ರಿಂಗ್ ವೇರಿಯೇಬಲ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ ಮತ್ತು ಅದನ್ನು ಇಂಟೀಜರ್ ಗೆ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೇನೆ
ಆದರೆ ಅಲ್ಲಿ ತಪ್ಪಿರುವುದನ್ನು ನೋಡುತ್ತಿದ್ದೇವೆ
ತಪ್ಪಿನ ಸಂದೇಶ ಹೀಗಿದೆ ಕ್ಯಾನೊಟ್ ಕ್ಯಾಸ್ಟ್ ಫ್ರಾಮ್ ಸ್ಟ್ರಿಂಗ್ ಟಿಒ ಇಂಟ್
ಕೆನಾಟ್ ಕಾಸ್ಟ್ ಫ್ರಮ್ ಸ್ಟ್ರಿಂಗ್ ಟು ಇಂಟ್ ಅಂದರೆ ಸ್ಟ್ರಿಂಗ್ ನಿಂದ ಇಂಟ್ ಗೆ ಕಾಸ್ಟ್ ಮಾಡಲು ಆಗುವುದಿಲ್ಲ ಇದರ ಅರ್ಥ ಸ್ಟ್ರಿಂಗ್ಸನ್ನು ಪರಿವರ್ತಿಸಲು ನಾವು ಇಂಪ್ಲಿಸಿಟ್ ಅಥವಾ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅನ್ನು ಉಪಯೋಗಿಸಲಾಗುವುದಿಲ್ಲ
ಇದನ್ನು ಬೇರೆಯ ವಿಧಾನದಲ್ಲಿಯೇ ಮಾಡಬೇಕು
ಅದನ್ನು ಉಪಯೋಗಿಸೋಣ ಇಂಟ್ ಶೀಟ್ ಇಂಟ್ ಎಸ್ ಹೈಟ್ ಅನ್ನು ತೆಗೆಯಿರಿ ಮತ್ತು integerಪಾರ್ಸಿಂಟ್ ಶೀಟ್
ಇಂಟೀಜರ್ ಡಾಟ್ ಪಾರ್ಸ್ಇಂಟ್ ಎಸ್ ಹೈಟ್ ಎಂದು ಟೈಪ್ ಮಾಡಿ

ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ಮೌಲ್ಯವು ಯಶಸ್ವಿಯಾಗಿ ಇಂಟೀಜರ್ ಗೆ ಪರಿವರ್ತಿತವಾಗಿರುವುದನ್ನು ನೋಡುತ್ತೇವೆ
ಇದನ್ನು ಮಾಡಲು ನಾವು ಇಂಟೀಜರ್ ಮಾಡ್ಯೂಲ್ ನ ಪಾರ್ಸಿಂಟ್ ಮೆಥಾಡ್ ಪಾರ್ಸ್ಇಂಟ್ ಮೆಥೆಡ್ ಅನ್ನು ಉಪಯೋಗಿಸುತ್ತೇವೆ
ನಾವೀಗ 6543 ಆರು ಐದು ನಾಲ್ಕು ಮೂರರಂತೆ ಒಂದಕ್ಕಿಂತ ಹೆಚ್ಚು ಡಿಜಿಟ್ಸ್ ಇದ್ದರೆ ಏನಾಗುತ್ತದೆಂದು ನೋಡೋಣ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ನಾವು ಪುನಃ ಸಂಖ್ಯೆಯನ್ನು ಹೊಂದಿರುವ ಸ್ಟ್ರಿಂಗ್ ಯಶಸ್ವಿಯಾಗಿ ಇಂಟೀಜರ್ ಗೆ ಪರಿವರ್ತಿತವಾಗಿರುವುದನ್ನು ನೋಡುತ್ತೇವೆ
ಈಗ ಸ್ಟ್ರಿಂಗ್ಸ್ ಪ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯಾಗಿದ್ದರೆ ಏನಾಗುತ್ತದೆಂದು ನೋಡೋಣ
6543 ಆರು ಐದು ನಾಲ್ಕು ಮೂರನ್ನು 6543 ಅರವತ್ತೈದು ಬಿಂದು ನಾಲ್ಕು ಮೂರಕ್ಕೆ ಬದಲಿಸಿ
ಹೀಗೆ ನಾವು ಸ್ಟ್ರಿಂಗ್ಸ್ ನಲ್ಲಿ ಪ್ಲೋಟಿಂಗ್ ಪಾಯಿಂಟ್ ನಂಬರನ್ನು ಹೊಂದಿದ್ದೇವೆ ಮತ್ತು ಅದನ್ನು ಇಂಟೀಜರ್ ಗೆ ಪರಿವರ್ತಿಸುತ್ತಿದ್ದೇವೆ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ನಾವು ತಪ್ಪಿರುವುದನ್ನು ನೋಡುತ್ತೆವೆ
ಹೀಗೇಕೆ ಆಗುತ್ತದೆ ಎಂದರೆ ನಾವು ಪ್ಲೋಟಿಂಗ್ ಪಾಯಿಂಟನ್ನು ಹೊಂದಿರುವ ಸ್ಟ್ರಿಂಗನ್ನು ಇಂಟೀಜರ್ ಗೆ ಪರಿವರ್ತಿಸಲಾಗುವುದಿಲ್ಲ
ನಾವದನ್ನು ಪ್ಲೋಟ್ ಗೆ ಪರಿವರ್ತಿಸಬೇಕು
ಹಾಗೆ ಮಾಡುವುದು ಹೇಗೆಂದು ನೋಡೋಣ ಮೊದಲು ಡೇಟಾ ಟೈಪ್ ಪ್ಲೋಟ್ ಆಗಿರಲೇಬೇಕು ಎರಡನೆಯದಾಗಿ ನಾವು ಫ್ಲೋಟ್
ಪಾರ್ಸ್ಫ್ಲೋಟ್ ಪ್ಲೋಟ್ ಡಾಟ್ ಫಾರ್ಸ್ ಪ್ಲೋಟ್ ಅನ್ನು ಉಪಯೋಗಿಸುತ್ತೇವೆ

ನಾವು ಪ್ಲೋಟ್ ಕ್ಲಾಸ್ ನ ಪಾರ್ಸ್ ಪ್ಲೋಟ್ ಮೆಥಡ್ ಅನ್ನು ಪ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯನ್ನು ಹೊಂದಿರುವ ಸ್ಟ್ರಿಂಗನ್ನು ಆಕ್ಚುಅಲ್ ಪ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಗೆ ಪರಿವರ್ತಿಸಲು ಉಪಯೋಗಿಸುತ್ತಿದ್ದೇವೆ
ಫೈಲನ್ನು ಸೇವ್ ಮಾಡಿ ರನ್ ಮಾಡಿ
ಪ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯನ್ನು ಹೊಂದಿರುವ ಸ್ಟ್ರಿಂಗ್ ಯಶಸ್ವಿಯಾಗಿ ಪ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಗೆ ಪರಿವರ್ತಿತವಾಗಿದೆ
ಹೀಗೆ ನಾವು ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಪರಿವರ್ತನೆಯನ್ನು ಮಾಡುತ್ತೇವೆ ಮತ್ತು ಸ್ಟ್ರಿಂಗನ್ನು ನಂಬರಿಗೆ ಪರಿವರ್ತಿಸುತ್ತೇವೆ
ಈ ಮೂಲಕ ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತದದ್ದು ಡೇಟಾವನ್ನು ಒಂದು ವಿಧಾನದಿಂದ ಮತ್ತೊಂದಕ್ಕೆ ಪರಿವರ್ತಿಸುವುದು ಹೇಗೆ
ಇಂಪ್ಲಿಸಿಟ್ ಮತ್ತು ಎಕ್ಪ್ಲಿಸಿಟ್ ಕನ್ವರ್ಷನ್ ಎಂಬುದರ ಅರ್ಥವೇನು ಸ್ಟ್ರಿಂಗ್ಸನ್ನು ಸಂಖ್ಯೆಗೆ ಪರಿವರ್ತಿಸುವುದು ಹೇಗೆ ಇತ್ಯಾದಿ
ಈ ಟ್ಯುಟೋರಿಯಲ್ ನ ಅಸೈನ್ಮೆಂಟ್ ರೂಪದಲ್ಲಿIntegertoString ಇಂಟೀಜರ್ ಡಾಟ್ ಟುಸ್ಟ್ರಿಂಗ್ ಮತ್ತು floatಟೋಸ್ಟ್ರಿಂಗ್
ಪ್ಲೋಟ್ಟುಸ್ಟ್ರಿಂಗ್ನ ಬಗ್ಗೆ ಓದಿ
ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಯಿರಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ರುಕ್ಮಾಂಗದ ಆರ್ಯ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ